ಮುಳ್ಳುಗಳು ಇರುತ್ತೆ ನೋಡ್ಕೊಂಡು ಹೋಗಿ ಗಾಡಿಲಿ ಪಂಚರ್ ಆಗುತ್ತೆ.

ಎಷ್ಟು ಸುಂದರವಾಗಿದ್ದಾವೆ ಗಿಡಗಳು ಈ ಗಿಡಗಳ ಮಧ್ಯ ನಿತ್ಕೊಂಡು ಫೋಟೋ ಎತ್ತಿಕೋಬಹುದು ಆದರೆ ನೋಡಿಕೊಂಡು ನೋಡ್ಕೊಂಡ್ ಮಾಡ್ಕೊಂಡ್ ಹೋಗಬೇಕು. ಹಾವುಗಳು ಇರುತ್ತವೆ ಕಾಲುಗಳಿಗೆ--

ಹಾವು ಮೀನು ಹಾವು ಮೀನನ್ನು ತಿನ್ನೋಕೆ ಚೆನ್ನಾಗೇ ಇರಲ್ಲ ಆದ್ರೆ ತಿಂತಾವ್ನೆ ಇವನು ಹೆಂಗೆ ಹಿಡ್ಕೋ ಬಂದ್ನೋ ಇವನು ಅಲ್ಲಿ ಹೋಗಿ ಬಚ್ಚಲಲ್ಲಿ ಹೋಗಿ ಹಿಡ್ಕೊ ಬಂದು ತಿನ್ನುತ್ತಾನೆ. ಬಚ್ಚಲ ಮೀನಿದು ಚೆನ್ನಾಗಿರಲ್ಲ.

ಆದರೆ ಇಲ್ಲಿ ದೊಡ್ಡವರೆಲ್ಲ ನೀಟಾಗಿ ವೋಟ್ ಹಾಕೋಬೇಕು. ಆ ದುಡ್ಡು ಈಸ್ಕೋತಾರೆ ಅವನತ್ರ ಐನೂರು ಸಾವಿರ ಈಸ್ಕೋತಾರೆ ಆದರೆ ಬೇರೆಯವರಿಗೆ ವೋಟ್ ಹಾಕ್ತಾವ್ನೆ ಇವ್ನು.

ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ ಗುಹೆ ಇಲ್ಲಿಂದ ಬಿದ್ದರೆ ಅಷ್ಟೇ ಸತ್ತೋಯ್ತೀವಿ ಸತ್ತೋಯ್ತಾರೆ ಆದರೆ ಲವರ್ಸೆಲ್ಲ ಇಲ್ಲಿ ಬಂದು ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ.